ಇಲ್ಲಿನೂ ಜಾತ್ರೆ ನಡೆತಿದೆ ಅದು ಎಲ್ಲಿ ಅಂತ ನನಗೆ ಹರಿಹರದಲ್ಲಿ ಅನ್ಸುತ್ತೆ ಅಲ್ಲಿರೋ ಜನ ಅಲ್ಲೂ ಚೆನ್ನಾಗಿ ಜಾತ್ರೆ ನಡೀತಾ ಇದೆ ಏನೋ ಸ್ಟೇಜ್ ಹಾಕಿದರೆ ಏನೋ ಪ್ರೋಗ್ರಾಮ್ ಇದೆ.

ಇಲ್ಲಿ ಒಂದು ಹಾಸ್ಪಿಟಲ್ ಇದು ಇಲ್ಲಿ ಒಬ್ರು ಡಾಕ್ಟರ್ ಡಾಕ್ಟರ್ ಇದ್ದಾರೆ.

ಕೆಲವೊಂದಷ್ಟು ಜನ ಪ್ರೇಯರ್ ಮಾಡೋದಿಕ್ಕೆ ಅಲ್ಲಿ ಬಂದಿದ್ದಾರೆ ಒಂದು ಗುರುಗಳು ಏನೋ ಬೋಧನೆ ಮಾಡ್ತಾ ಇದ್ದಾರೆ ಇಬ್ಬರು ಹುಡುಗರು ಅವರ ಪಕ್ಕದಲ್ಲಿ ನಿಂತು.

ಇದು ಒಂದು ಯಾವುದೋ ಅ ಅ ಎಲೆಕ್ಟ್ರಿಕ್ ಆಫೀಸ್ ಅನ್ಸುತ್ತೆ ಇಲ್ಲಿ ಕೆಲವೊಂದಿಷ್ಟು ಸ್ವಿಚ್ ಗಳು ಕಾಣುತ್ತಿವೆ ಒಂದು ಕಂಪ್ಯೂಟರ್ ಕಾಣಿಸ್ತಾ ಇದೆ.

ಇದು ಸೋನಾಪುರ ಅನ್ಸುತ್ತೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಏನೋ ಒಂದು ಇದು ಇದೆ ಆ ಕಾರ್ತಿಕ ಮಾಸದಲ್ಲಿ --

ಐದಾರು ಜನ ನಿಂತಿದ್ದಾರೆ ಒಳಗಡೆ ಆಮೇಲೆ ಇಬ್ರು ದುಡ್ಡನ್ನು ತೆಗೆದುಕೊಳ್ಳುತ್ತಿದ್ದಾರೆ.

ಆಮೇಲೆ ಅ ಅಲ್ಲಿ ಮೂರು ಜನ ನಿಂತಿದ್ದಾರೆ ಇಲ್ಲಿ ಬ್ಯಾಡ್ಸ್ ಇದೆ ಕೇರಂ ಬೋರ್ಡ್ ಇದೆ ಕೆಲವೊಂದು ಬುಕ್ಟ ಬುಕ್ಸ್ ಗಳನ್ನು

ಇಲ್ಲಿ ಒಂದು ಗುಡ್ಡ ಎರಡು ಗುಡ್ಡಗಳು ಕಾಣಿಸುತಿವೆ ಅಲ್ಲಿ ಒಬ್ಬನು ನಿಂತು ಸೆಲ್ಫಿ ತೆಗೆದುಕೊಳ್ತಾಯಿದ್ದಾನೆ.